ಇದು ನಾವು ಬೇಡಿಕೊಂಡಂತ ಎಲ್ಲಾ ಪೂರೈಕೆಗಳು ಪುರೋಹಿತವೇ.

ಒಬ್ ಬಾಬಾ ಅವರು ಗ್ರೀನ್ ಕಲರ್ ಅ ಶಾಲನ್ನು ಹಾಕಿಕೊಂಡಿದ್ದಾರೆ ಒಂದಿಷ್ಟು ಜನ ನಿಂತು ಅವರ ಜೊತೆ ಫೋಟೋ ವನ್ನು ತೆಗೆಸಿಕೊಳ್ಳುತ್ತಿದ್ದಾರೆ.

ಒಬ್ಬ ಮನುಷ್ಯ ಕುಂತಿದಾನೆ ಇಲ್ಲಿ ಒಂದು ಬ್ಯಾಗ್ ಇದೆ.

ಮಿನಿ ಇದಾವು ಇಲ್ಲಿ ಕಾರ್ ಇದಾವು --

ಇದು ಒಂದು ಸೂಪರ್ ಮಾರ್ಕೆಟ್ ಆಗಿದೆ ಇಲ್ಲಿ ಹಲವಾರು ವಸ್ತುಗಳು ಇದ್ದಾವೆ ಮ್ಯಾಗಿ ಪಾಕೆಟ್ ಗಳು ಜ್ಯೂಸ್ ಬಾ --

ಒಂದು ಕುರ್ಚಿ ಇಟಿದಾರೆ ಇಲ್ಲಿ ಬೈಕ್ ಕಾಣತಾಯಿದಾವೆ.

ಇದು ಒಂದು ಬುಕ್ ಸ್ಟಾಲ್ ಆಗಿದವ ಹಲವಾರು ಬುಕ್ಕುಗಳನ್ನು ಇದಾವೆ.